ತುಂಬಾ ಸಕ್ಕತಾಗಿದೆ ತುಂಬಾ ಜನ ಇದ್ದಾರೆ ಅಲ್ಲಿ ಎಷ್ಟೊಂದ್ ಕಲರ್ಸ್ ಕಲರ್ಸ್ ಬಲೂನ್ ಇದೆ.

ಇದು ಒಂದು ಫ್ಲವರ್ ಗಾರ್ಡನ್ ತುಂಬಾ ಜನ ಇದಾರೆ ಇಲ್ಲಿ ಲೇಡೀಸ್ ಜೆಂಟ್ಸ್ .

ಇದು ಜಿಲ್ಲ ಪಂಚಾಯತ್ ಏನೋ. ಇಲ್ಲಿ ಒಂದು ಮರ ಇದೆ ಅರಳಿ ಮರ --

ಹಿಂದಿ ಎರಡ್ ಚಿಲ್ರೆ ಅಂಗಡಿ ಇದೆ. ಹಿಂದಿಯಲ್ಲಿ ಏನೋ ಬರೆದಿದ್ದಾರೆ. .

ಸ್ಟಿಕ್ಸ್ ಹಿಡ್ಕೊಡಿದಾರೆ ಕೈಯಲ್ಲಿ ಬಿದ್ರೆ ಎದ್ದೇಳೋದಕ್ಕೆ ಚೆನ್ನಾಗಿದೆ ಐಸ್ ಕ್ಯೂಬ್ಸ್ --

ಆಹ್ ಎಲ್ಲಾತನು ರೊಂಗೊಲಿ ಸುರ್ತಿದರೆ ಬಾಕ್ಸ್ ಇಂದ ಬಾಕ್ಸ್. ನಾಲ್ಕ ಜನ ಇದ್ದಾರೆ ಅಲ್ಲಿ ಬೈಕ್ ಇದೆ. ಇದಕಿ ಎಲ್ಲ ಲೋಡ್ ಹಾಕಿದರೆ ಕನ್ಸ್ಟ್ರಕ್ಷನ್ ಗೆ ಎಲ್ಲ ತಯ್ಯಾರಿ ಮಾಡ್ತಾಯಿದರೆ.

ಇದು ಸೈಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇ.